ಇದೊಂದು ಜಿಮ್‌ ಕಾಂಪ್ಲೆಕ್ಸ್‌ ಇದ್ರ ಹೆಸ್ರು ಜಿ_ಕೆ ಕಾಂಪ್ಲೆಕ್ಸ್‌ ಅಂತ.

ಯಾವ್ದೋ ಹಳೇ ಕಾಲದ್ದು ಅನ್ಸುತ್ತೆ ಇದು ಫೋಟೊನ ಸಮುದ್ರ ದಂಡೆ ಮೇಲಿಂದ ತೆಗ್ದಿದಾರೆ. ಅಲೆಗಳು ಬರ್ತಾ ಇವೆ.

ಮತ್ತೆ ಸೈಕಲ್‌ ರೆಡ್‌ ಕಲರ್‌ ಇದೆ ಗೇಟಿಗೆ ಬ್ಲಾಕ್‌ ಕಲರ್‌ ಬಣ್ಣ ಸ ಮಾಡಿದ್ದಾರೆ.

ಇದೊಂದು ಯಾವ್ದೋ ಜಾತ್ರೆಯಲ್ಲಿ ತೆಗ್ದಿರೋ ಫೋಟೋ ಇದು ಬೆಳಗ್ಗೆ ಮುಂಜಾನೆ ಐದು ಘಂಟೆಗೆ ಅನ್ಸುತ್ತೆ ಮಂಜು ಕಾಣಿಸ್ತಾ ಇದೆ.

ಇದ್ರಲ್ಲಿ ಯಾರು ಕಾಣಿಸ್ತಾನೂ ಇಲ್ಲ ಕು ಮತ್ತೆ ಅಂಗಡಿ ಮಾತ್ರ ಸಕತ್ತಾಗಿ ಚೆನ್ನಾಗ್‌ ಕಾಣಿಸ್ತಾ ಇದೆ .

ಯಾರೋ ಒಬ್ರು ಬಾಗಲ್‌ ಹಿಡ್ಕೊ ಬಾಗಲ್‌ ಹಾಕೊಂಡು ಬಸ್ಸು ನೋಡ್ತಿದ್ದಾರೆ ಅನ್ಸುತ್ತೆ ಯಾವುದೋ ಬಸ್‌ ಬರ್ತಿದೆ .